ಹಾಗೆ ವ್ರಿಕ್ಷಿಸಲು ಸಲು ಸಹ ಪಡೆಯುತಿದ್ದರೆ ಹಾಗು ಶುದ್ಧವಾದ ಗಾಳಿಯನ್ನು ಪಡೆಯುತ್ತಾರೆ ಹಾಗು ಆಮ್ಲಜನಕವನ್ನು ಸೇವಿಸಿದರೆ.

ಈ ದೃಶ್ಯದಲ್ಲಿ ನಾವು ಒಂದು ದೊಡ್ಡವಾದ ದೇವಾಲಯವನ್ನು ಕಾಣಬಹುದು.

ಗಿಡ ಮರಗಳಿಂದ ಶುದ್ಧವಾದ ಗಾಳಿಯನ್ನು ಪಡೆಯಬಹುದು.

ಇಲ್ಲಿ ಹಲವಾರು ವಿದ್ಯುತ್ ಕಂಬವನ್ನು ಕಾಣಬಹುದು. ಇಲ್ಲಿ ಹಲವಾರು ಜನರು ತಮ್ಮ ತಮ್ಮ ಊರಿಗೆ ಹೋಗಲು--

ಹಾಗೂ ಬಟ್ಟೆ ಅಂಗಡಿ ಹಾಗೆ ಹಣ್ಣು ಹಂಪಲುಗಳು ಒಂದುಕಡೆಯನ್ನು ಕಾಣಬಹುದು.

ಹಾಗು ಬದನೆಕಾಯಿ ಉಳ್ಲಗೆದ್ದಿ ಹಲವಾರು ನಾನಾ ರೀತಿಯ ತರಕಾರಿಗಳನ್ನು ಇಲ್ಲಿ ಕಾಣಬಹುದು.

ಈ ದೃಶ್ಯದಲ್ಲಿ ಸುಂದರವಾದ ನೊಟವನ್ನು ಕಾಣಬಹುದು ಇಲ್ಲಿ ಹಲವಾರು ಬೆಟ್ಟೆ ಗುಡ್ಡಗಳನ್ನು ಕಾಣಬಹುದು.

ಹಾಗೆ ಗಿಡ ಮರಗಳನ್ನು ಕಾಣಬಹುದುಹಾಗೆ ವಿದ್ಯುತ್ ಕಂಬವನ್ನು ಕಾಣಬಹುದು ಹಾಗೆ ಇಲ್ಲಿ ಪರಿಸರ ಜೊತೆಗೆ ನಾವು--

ಈ ದೃಶ್ಯದಲ್ಲಿ ದೇವಾಲವನ್ನು ಕಾಣಬಹುದುಹಲವಾರು ನಾನಾ ರೀತಿಯ ದೇವರುಗಳು ಕಾಣಬಹುದು.

ಹಾಗೆ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದಾರೆ ಹೂವುಗಳಿಂದ ಅಲಂಕಾರ ಮಾಡಿದರೆ ಹಾಗಾಗಿ ದೇವರು ಅತಿ ಸುಂದರವಾಗಿ ಕಾಣುತ್ತಾರೆ.

ಮೀನಿನ ಮಾರುಕಟ್ಟೆಯನ್ನು ಕಾಣಬಹುದು ಹಾಗೆ ಮನುಷ್ಯರು ಸ್ಥಾನ ಮಾಡುದನ್ನು ಸಹ ಕಾಣಬಹುದು ಸಾಲಾಗಿ ಇರುವ ಮಿನಿನ್ ಆ ಅಂಗಡಿಯನ್ನು ಸಹ ಕಾಣಬಹುದು.

ಹಾಗೆ ತಮ್ಮ ತಮ್ಮ ಜೇವನ್ನು ಸಾಗಿಸುತಿದ್ದರೆಹಾಗೆ ಮನುಷ್ಯರು ಖರೀದಿಸುದನ್ನು ಕಾಣಬಹುದು.

ಅಅ ಕಿರಾಣೆಯ ಅಂಗಡಿಯನ್ನು ಕಾಣಬಹುದು ಹಲವಾರು ಮನುಷ್ಯರನ್ನು ಕಾಣಬಹುದು ಹಾಗು ಸಂಚಿರುಸುದನ್ನು ಸಹ ಕಾಣಬಹುದು.